ಹಾಗೆ ಇಲ್ಲಿ ಚಾಯ್ ಕುಡಿತಾ ಇದ್ದಾನೆ.

ಹಾಗೆ ಇಲ್ಲಿ ಜಾಕಿ ವುಮೆನ್ ಅಂತ ಬರ್ದಿದ್ದು ಇದೆ.

ಹಾಗೆ ಇಲ್ಲಿ ಒಬ್ಬ ಹುಡುಗ ಕುಂತಿದ್ದಾನೆ.

ವ್ಯಕ್ತಿಗಳು ಹಾಗೆ ಇಲ್ಲಿ ಒಣಗಿದ ಹುಲ್ಲು ಇದೆ.

ಹಾಗೆ ಅಲ್ಲಿ ಹೂವಿನ ಡೆಕೋರೇಷನ್ ಮಾಡಿದ್ದಾರೆ.

ಇದು ಒಂದು ದೊಡ್ಡದಾದ ಮನೆ ಇದೆ.

ಹಾಗೆ ಇಲ್ಲಿ ಕಲರ್ ಕರ್ ಅಂತಹ ಬಟ್ಟೆಗಳಿಂದ ಶೋ ಮಾಡಿದ್ದಾರೆ.

ಹಾಗೆಯೆ ಇಲ್ಲಿ ಒಂದು ನೀರಿನ ಪೈಂಪ್ ಇದೆ.

ಹಾಗೆ ಅವನ ಕಾಲಲ್ಲಿ ಚಪ್ಪಲ್ ಇದೆ.

ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಪಾಕೆಟ್ ಗಳಿವೆ.

ಹಾಗೆ ಇಲ್ಲಿ ಇಬ್ಬರು ಹುಡುಗರು ಬರ್ತಾಯಿದ್ದಾರೆ.

ಇಲ್ಲಿ ಅನೇಕ ರೀತಿಯ ಬೂಸ್ಟ್ ಗಳಿವೆ.

ಓಯಾಸಿಸ್ ಅಂತ ಹಾಗೆ ಇಲ್ಲಿ ಒಂದು ಗಾಡಿ ಇದೆ.

ಹಾಗೆ ಅಲ್ಲಿ ಒಂದು ಕಿಟಕಿ ಇದೆ.

ಹಾಗೆ ಇಲ್ಲಿ ಒಂದು ಫ್ಯಾನ್ ಇದೆ.

ಹಾಗೆ ಅಲ್ಲಿ ಒಂದು ಮನೆಯನ್ನು ಇದೆ.

ಗಂಡು ಮಕ್ಕಳು ಇದ್ದಾರೆ ಹಾಗೆ ಇಲ್ಲಿ--

ಹಾಗೇ ಇಲ್ಲಿ ಒಂದು ಟೇಬಲ್ ಇದೆ.

ಬೇನೆಟು ಸ್ಟೋರ್ಸ್ ಮತ್ತು ಟಾಯ್ಸ್ ಅಂತ ಅಂಗಡಿ ಇದೆ.

ಇಲ್ಲಿ ಮಕ್ಕಳ ಆಡುವ ವಾಕರ್ ಗಳಿವೆ.

ಹಾಗೆ ಇಲ್ಲಿ ಪೋಸ್ಟ್ ಆಫೀಸ್ ಚಿತ್ರವನ್ನು ಇದೆ.